ಈ ಪಕ್ಷಿಗೆ ಉದ್ದದಾದ ಕಾಲುಗಳು ಮತ್ತು ಕೆಂಪು ಬಣ್ಣದ ತಲೆ ಇರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಈ ಚಿತ್ರಣವು ಒಂದು ಸಿನಿಮಾ ಮಂದಿರದ ಒಳಾಂಗಣದ ಚಿತ್ರಣವಾಗಿದ್ದು--

ಹಾಗು ಈ ಚಿತ್ರಣದಲ್ಲಿ ನಮಗೆ ಮಂತ್ರಿ ಸೇರನೆಟ್ ಎಂಬ ಬೋರ್ಡ್ ಕಾಣುತ್ತಿದೆ.

ಈ ಚಿತ್ರದಲ್ಲಿ ನಮ್ಗೆ ಬಾಯ್ ಎಂಬ ಟೋಪಿ ಧರಿಸಿಸುತ್ತಿರುವುದು ಕಾಣಬಹುದು.

ಈ ಚಿತ್ರಣದಲ್ಲಿ ಒಬ್ಬ ಹುಡುಗ ಫೋಟೋ ತೆಗೆದುಕೊಳ್ಳುತ್ತಿರುವುದನ್ನು ನಾವು ಈ ಚಿತ್ರಣದಲ್ಲಿ ಕಾಣಬಹುದು.

ಈ ಚಿತ್ರಣವು ಒಂದು ಮುಸಲ್ಮಾನರ ಶಾಲೆಯ ಚಿತ್ರಣವಾಗಿದ್ದು.

ಈ ಚಿತ್ರಣದಲ್ಲಿ ಪಂಜಾಬ್ ಟೆಸ್ಟ್ ಮಾರ್ನಿಂಗ್ ಡಾಬಾ ಎಂಬ ಬೋರ್ಡ್ ಕಾಣುತ್ತದೆ.

ಈ ಚಿತ್ರಣದಲ್ಲಿ ನಮಗೆ ಎರಡು ಹಳೆಯ ಹಡಗುಗಳು ಕಾಣುತ್ತಿವೆ.